ಇಲ್ಲಿ ಸೇಫ್ ಜಾಕೆಟ್ ಹಾಕಿಕೊಂಡಿದ್ದಾರೆ ಹಾಗು ಸುತ್ತ ಮುತ್ತ ಮರಗಳಿವೆ.

ಇದು ಕೂಡ ಬುಕ್ಕಿನ ಮಾ ಬುಕ್ಕಿನ ಅಂಗಡಿಯಾಗಿದ್ದು ಇಲ್ಲಿ ಬುಕ್ಕಿನ ಅಂಗಡಿಯ ಮಾಲೀಕ ಫೆನ್ಸು ಕೈಯಲ್ಲಿ ಇಡ್ಕೊಂಡಿದಾರೆ ಹಾಗೆ --

ಕೆಂಪು ಬಣ್ಣ ಹಾಗು ಕಂಭದ ಮೇಲೆ ಕೆಂಪು ಬಣ್ಣದಲ್ಲಿ ಹಾಗು ಆ--ಬಿಳಿ ಬಣ್ಣದಲ್ಲಿ ಬರೆದಿದ್ದೇ ಆ--

ಒಂದು ಹಳದಿ ಬಣ್ಣದ ವಾಚ್ಸ್ತಾಕಾಣಿಸ್ತಯಿದೆ ಇಲ್ಲಿ ಹೆಚ್.ಎಂ.ಟಿ ಅಂತ ಬರೆದಿದೆ ಇಲ್ಲಿ ನಾನಾ ರೀತಿಯ ವಾಚ್ಗಳು ಇದಾವೆ ಹಾಗೆ ಕೇಸರಿ ಬಿಳಿ ಹಸಿರಿನ ಪೇಪರ್ಗಳನ್ನು ಅಂಟಿಸಿದ್ದಾ --